ಎಲ್ಲ ಬಳ್ಳರಿಗೆ ಎಲ್ಲ ಸೌಕರ್ಯ ಇದೆ ಈ ಕೆರೆ ಇರೋದ್ರಿಂದ.

ಅವರಿಗೆಲ್ಲ ಒಂದ್ ಸ್ವಲ್ಪ ಅದೇ ಡೆಕುರೇಷನ್ ಮಾಡೋಬದಲು ಬಡವರಿಗೆ ಏನಾರು ಕೊಟ್ರೆ ಸಹಾಯ ಆಗುತ್ತೆ.

ಅವರ ಗತಿ ಏನು ಹೆಂಡ್ರುಮಕ್ಳು ಗತಿ ಏನು ಗೆದ್ದು ಬಂದವರು ಇದ್ದಾರೆ.

ಅವೆಲ್ಲ ಇಂಗ್ಲೆಂಡ್ ಲೆಟರ್ ಅನ್ನೆ ಅವಾಗ ಹಾಕ್ತಾಯಿದ್ರು ಒಂದು ವಾರಕ್ಕೆ ಬರ್ತಾಇತ್ತು.

ಮ್ಂ ನಾವೆಲ್ಲ ಅವಾಗೆಲ್ಲ ಕಬ್ಬಡಿ ಆಡಿದೀವಿ ಸಣ್ಣ್ ಚಿಕ್ಕ್ ಮ ಚಿಕ್ಕೊರಿರುವಾಗ .